Project ಇನ್ನೊಂದೂ ಅ JC project.

ಅವ್ರೂ Computer Science ಮಾಡಿರೋದು. ಹೌದಾ ಏನಾದ್ರು. ಹೌದ್ ಸ್ವಲ್ಪಾ ಸ್ವಲ್ಪ ಇದು.

ಹೌದ್ ಸ್ವಲ್ಪಾ ಸ್ವಲ್ಪ ಇದು ಅಹ್ ಇದು ಒಂದ್ ಇದು experience ಉಂಟು ಸ್ವಲ್ಪ. ಹೌದಾ ಸರ್ ನಮ್ಮಲ್ಲಿ ಈ per project ಅಲ್ಲೀ experience ಮತ್ತೆ ಏನಾದ್ರು ಕಲ್ತಿರ್ಬೇಕು like ಆ.

ಏನ್ ಹೇಳ್ತಾರೆ coding language ಆಗಿರೊದ್ಯೆಲ್ಲಾ ಕಲ್ತಿರ್ಬೇಕು. ಹ ಹ coding ಅಲ್ಲಿ ಅವ್ರಿಗೇ coding ಅವ್ರಿಗೆ coding ಅಲ್ಲೇ ಬೇಕಿತ್ತು job.

ಏನ್ coding ಕಲ್ತಿದ್ದರೆ ಅವ್ರು? ಅವ್ರು coding ಯಾವ್ದ್ ಅಂತ ನಮ್ಗೆ correct ಗೊತ್ತಿಲ್ಲ ನಾನು ಅವ್ರಿಗೆ ನಿಮ್ಗೆ contact ಮಾಡ್ಲಿಕೆ ಹೇಳ್ತೇನ್ ನಾನು.

ಆಯ್ತು ಕೊಡಿ ನನ್ನ್ number ಕೊಡಿ. ಹಾ ಹಾ ಅವ್ರ number ಕೊಡ್ತಿನ್ ನಿಮ್ಗೆ contact ಮಾಡ್ಬೋದು ರಪ್ಪ ಮಾಡಿ ಈಗ ಹೇಳ್ಬೋದಾ? ಹಾ ಹೇಳಿ ಅಡ್ಡಿಲ್ಲ ಆ ಅಲ್ಲ ಕಳ್ಸಿ ನೀವು. ಹಾ ಆಯ್ತ್ ಆಯ್ತ್ ಕಳಿಸ್ತೇನೆ ಕಳಿಸ್ತೇನೆ.

Whats App ಅಲ್ಲಿ ಕಳಿಸ್ಲಿಕ್ ಹೇಳ್ತೇನೆ. ಹ ಆಯ್ತು ನಾನೂ HR ಹತ್ರ ಮಾತಾಡ್ಕೊಂಡು ಹೇಳ್ತೇನ್ ಆಯ್ತಾ. ಹಾ ಆಯ್ತ್ ಆಯ್ತ್ ನೀವ್ HR ಹತ್ರ ಮಾತಾಡಿದ್ನನ್ತ್ರ ನನ್ಗೆ ಅದೊಂದು ಹೇಳಿ ನಾನು ಅವ್ರಿಗೆ.

ಎಲ್ಲ details ಕಳಿಸ್ಲಿಕ್ಕೆ ಹೇಳ್ತೇನೆ. ಹಾ ಮತ್ತೇ ಎಲ್ಲಾ resume ನ ಎಲ್ಲ ಎಲ್ಲ fill up ಮಾಡಿ ಕಳಿಸ್ಲಿಕ್ಕೆ ಹೇಳಿ ಆಯ್ತಾ. ಹಾ ಆಯ್ತ್ ಆಯ್ತು ಅಂದ್ರೆ ಈಗ ಎಲ್ಲ IT ಇದೂ section ಲ್ಲಿ ಸ್ವಲ್ಪ ಈ job ಎಲ್ಲ ಹೋಗ್ತವುಂಟು ಕೆಲವ್ರದ್ದು ಅದ್ಕೊಸ್ಕರ ಒಳ್ಳೆ company ಇದ್ರೆ ಒಳ್ಳೇದ್ ಅಂತ ಹಾಗೆ. ಹಾ ಒಳ್ಳೇದೇ.

Company ಯ ಮಟ್ಟಿಗೆ ಒಳ್ಳೇದೇ ಏನಿಲ್ಲ ಮತ್ತೆ ಆ.

ಅವ್ರು ಎಲ್ಲಿ ಇರೋದು? ಶಿರ್ವ ಇಲ್ಲಿ ನಮ್ದು ಶಿರ್ವ ನಿಮ್ಗೆ ಬರಲಿಕ್ಕುಂಟಾ ಶಿರ್ವಕ್ಕೆ ಎಲ್ಲಿಯಾದ್ರೂ? ಹಾ ಬರ್ಲಿಕ್ಕೆ ಇಲ್ಲ ಬಂದಾಗ ಹೇಳ್ತಿನಿ.

ಹೌದು ನೀವು ಕೆಲ್ಸ ಬೇಕಂತ ಹೇಳಿದರಲ್ಲ ಅವ್ರ್ ಎಲ್ಲಿ ಇರೋದು? ಹೌದು ಅವ್ರು ಶಿರ್ವದವರೇ ಶಿರ್ವದ ನಮ್ಮ ಸಂಬಂಧಿಕರು ಅವ್ರು.

ಹಾಗಾದ್ರೆ ಯಾಕೆ ಮಂಗ್ಳೂರು choose ಮಾಡಿದ್ದು?

Hello ಯಾಕೆ ಮಂಗ್ಳೂರ್ choose ಮಾಡಿದ್ದು? ಅವ್ರಿಗೆ ಅಂದ್ರೇ ಸ್ವಲ್ಪ ಆರೋಗ್ಯ ಸಮಸ್ಯೆ ಆಯ್ತು ಅಲ್ಲಿ ಮಂಗ್ಳೂರ್ ಬ್ಯಾಂಗ್ಳೂರಲ್ಲೀ.

ಅದ್ಕೊಸ್ಕರ ಅವ್ರು ಬ್ಯಾಂಗ್ಳೂರ್ ಬಿಟ್ಟು ಊರಿಗೆ ಬಂದಿದಾರೆ ಹಾಗೆ ಇಲ್ಲಿಂದಲೇ ಯಾವದಾದ್ರು company ಗೆ try ಮಾಡುವಾಂತ ಹೇಳಿ try ಮಾಡ್ತಾ ಇದ್ದಾರೆ.

ಯಾಕಂದ್ರೆ ಗೊತ್ತುಂಟಲ್ಲ ಬೆಂಗ್ಳೂರಲ್ಲಿ ತುಂಬಾ companies ಆ ರೀತಿ ಹೇಳಿದ್ದೇನೆ. ಹಾ ಹಾ. ಆಯ್ತು ನಾನು ಕೇಳ್ಕೊಂಡು ಹೇಳ್ತೇನೆ HR ಹತ್ರ. ಆಯ್ತು ಕೇಳೀ. ಅಂದ್ರೆ ಅವ್ರದ್ದೂ HR free ಇರೋದು ಗೊತ್ತುಂಟಲ್ಲ ಆ ಮಂಗಳವಾರ.

ಮಂಗಳವಾರದಿಂದ ಬುಧವಾರ ತನಕ ಇರ್ತಾರೆ.

ಹಾ ಆಯ್ತ್ ಆಯ್ತು ಹಾ ಆಯ್ತೂ ಜನಾರ್ದನ್ ಅವ್ರೆ ಅವರದೊಂದು.

Number ಕಳ್ಸಿ ನಾನು.

HR ಹತ್ರ ಮಾತಾಡ್ಕೊಂಡು ಎಲ್ಲಾ.

ಮಾತಾಡ್ಕೊಂಡು ಅವ್ರಿಗೊಂದು inform ಮಾಡ್ತೇನೆ ಆಯ್ತಾ? ಆಯ್ತು ಅದೊಂದು ಸಹಾಯ sir ನೀವು ಆಯ್ತಾ.

Okay ಆಯ್ತು ಆಯ್ತು bye sir.

Hai ಲತಾವ್ರೆ, ಹೇಗಿದ್ದೀರಾ ? ಹಾ ನಾನ್ ಚೆನ್ನಾಗಿದ್ದೇನೆ ನೀವ್ ಹೇಗಿದ್ದೀರಾ? ಹಾ ನಾನ್ಸ ಚೆನ್ನಾಗಿದ್ದೇನೆ ಮತ್ತೆ ಹೇಳ್ಬೇಕು ಏನ್ ಮಾಡ್ತಾ ಇದ್ದೀರಾ . ನಾನ ಎಂತ ಮಾಡ್ತೀಲ್ಲಾ ಸುಮ್ನೆ ಕೂತಿದ್ದೆ ಊಟ ಆಯ್ತಲ್ಲ ಹೀಗೆ ಹ~ಹಬ್ಬಗಳ ಬಗ್ಗೆ ಯೋಚ್ನೇ ಮಾಡ್ತಾ ಇದ್ದೇ ಈಗ ಸದ್ಯಕ್ಕೆ ಬರುವ ಹಬ್ಬ Holi ಅಲಾ. ಬಗ್ಗೆನೇ ಎಲ್ಲ preparation ಎಲ್ಲ ಹೇಗ್ ಮಾಡ್ಕೊಳ್ಳುದು ಹೋಳಿ ಬಗ್ಗೆ ನೋಡ್ತಾ ಇದ್ದೇ YouTube ಅಲ್ಲಿ Google ಅಲ್ಲಿ ಎಲ್ಲ . ಈಗ ಒಂದೊಂದು ಹಬ್ಬ ಎಲ್ಲ ಬರ್ತಾ ಇರ್ತದಲ್ಲ Holi ಅಂದ್ರೆ ಅದೇ ಅಂದ್ರೆ ನಮ್ಮ ಇಲ್ಲಿ ನಮ್ಮ Dakshina Kannada ದಲ್ಲಿ ಅಷ್ಟಾಗಿ ಏನು ಜಾಸ್ತಿ ಆಚರಿಸುದಿಲ್ಲ ಅಲ್ಲ Holi ಹೌದು. ನಮ್ಮ ಕಡೆ ಇಲ್ಲಿ Kundapura ದಲ್ಲಿ ಬರ್ತಾರೇ ಅಂದ್ರೆ ನಮ್ಮ ನಮ್ಮೂರ ಊರಲ್ಲೆಲ್ಲ ಯಾವ ರೀತಿ ಅಂತ ಹೇಳಿದ್ರೆ ಈಗಾ ನಾಯ್ಕ ಜಾತಿ ಬರ್ತದೆ ಆ ಜಾತಿ ಅಂದ್ರೆ ಅವರ ವೇಷಯೆಲ್ಲ ಕಟ್ತಾರೆ ವೇಷಯೆಲ್ಲ ಹಾಕಿ ಮನೆ ಮನೆಗೆ ಬಂದು. ಹಾ ಡಾ~ dance ಆ ರೀತಿ ನೃತ್ಯಯೆಲ್ಲ ಮಾಡಿ ಹಾ ಮಧ್ಯಾಹ್ನ ರಾತ್ರಿ ಯಾವತ್ತಾದ್ರು ಬರ್ತಾ ಇರ್ತಾರ ತುಂಬಾ ಹಾ ನಾವೆಲ್ಲ ತುಂಬಾ ಇದು celebration ತರ ಮಾಡ್ತಿವಿ ಅಂದ್ರೆ ಅವ್ರು. ಯಾವಾಗ ಬರ್ತಾರೆ ಅಂತ ಅಂದ್ರೆ ಈ area ಕ್ಕೆ ಇವತ್ತು ಬರ್ತಾರೆ ಅಂತ ಗೊತ್ತಿರುತ್ತ ಆ time ಅಲ್ಲಿ ತುಂಬಾ ಇದೆಲ್ಲ ready ಎಲ್ಲ ಮಾಡ್ಕೊಂಡು ಅವರನ್ನ ಯಾವ್ ರೀತಿ ಕುಣಿಬೇಕು ಆ ರೀತಿ ಮಾಡ್ತಾರೆ ಮತ್ತೆ ಅವರದ್ದು. Last ಮುಗಿಯುವಾಗ ನಮ್ಗೆ ಕರಿತಾರೆ ಊಟಯೆಲ್ಲ ಇರ್ತದೆ ಮತ್ತೆ ಅಲ್ಲಿ ಅವರು Holi ಬಣ್ಣಯೆಲ್ಲ ಇರುತ್ತಲ್ಲ ಈಗ ಎಲ್ರೂ college ಅಲ್ಲಿ ಹೀಗೆ ಎಲ್ಲ city ಬದಿಯಲ್ಲಿ ಆಚರಿಸ್ತಾರಲ್ಲ ಅದೇ ರೀತಿ.

ಬಣ್ಣಯೆಲ್ಲ ಬಣ್ಣಯೆಲ್ಲ ಬಳ್ದು ಆ ರೀತಿ Holi ಆಚರಿಸ್ತೇವೆ. ಹೋ ಹೋ ಅಷ್ಟೆಲ್ಲಾ ಮಾಡ್ತಾರ ನಮ್ಮ ಇಲ್ಲಿ ನಮ್ ಇಲ್ಲಿ ನಮ್ಮ Udupi ಕಡೆ ಏನು ಅಷ್ಟೇನೂ ಮಾಡುದಿಲ್ಲ ಅದೇ ನಮ್ಮಲ್ಲಿ ಅದೇ ಉತ್ತರ Karnataka ದಲ್ಲಿ ಅಲ್ಲಿ ನಮ್ಮ ಉತ್ತರ ಅಲ್ಲಿ. ಆ ಭಾಗದಲ್ಲಿಯೆಲ್ಲ ಜಾಸ್ತಿ ಇದು ಮಾಡ್ತಾರೆ Delhi ಅಲ್ಲಿ ಆ side ಅಲ್ಲಿ ಎಲ್ಲ. ಹಾ Bangalore ಅಲ್ಲಿ ಆ side ಅಲ್ಲಿ ಆದ್ರೆ ಬರಿ Holi ಆಚರಿಸುವುದು ಎಲ್ರೂ ಹಾಗೆ ಮಾಡ್ತಾರೆ ನಮ್ದು ಇಲ್ಲಿ ಹಳ್ಳಿ ಕಡೆ ಆತರ ಅಲ್ಲ ಆಡು ಒಂದು ಜಾತಿ ಮೇಲೆ ಹೊಗ್ತದೆ ನಾ~ ನಾಯ್ಕ ಜಾತಿ ಅಂತ ಇರ್ತಾರೆ.

ಆ ರೀತೀಯೆಲ್ಲಾ ಬರ್ತಾರೆ ಅವರದ್ದೆಲ್ಲ ಅವರದ್ದು ಮನೆತನದ್ದು ಎಲ್ಲ ಆಗಿರುತ್ತೆ ಅವರು ವೇಷ ಕಟ್ಟಿ ಹಾಗೆ ಅವರದ್ದು ತುಂಬಾ ಎಲ್ಲ ಇರುತ್ತೆ ಆಚರಣೆ ಅಂದ್ರೆ ಆ ಹಬ್ಬ ಮುಗಿಯುವರೆಗೆ ಒಂದು ವಾರ ಸ್ನಾನ ಮಾಡ್ಬಾರದು. ಮನೆಯಲ್ಲಿ ಊಟ ಮಾಡಿ ಆ ರೀತಿ ಕುಣಿಕೊಂತ ಹೋಗಿ ಆ ರೀತಿ ತುಂಬಾ ಇರುತ್ತೆ . ಹೋ ಅಷ್ಟೆಲ್ಲಾ ಮಾಡ್ತಾರಾ ಹಾ ನಮ್ಗ್ ಗೊತ್ತಿಲ್ಲ ನಮ್ ಕಡೆ ಏನು ಅಷ್ಟು ಮನೆಯಲ್ಲಿ ಆಚರಿಸುದಿಲ್ಲ . ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಶಾ~ ಶಾಲೆಗೆ ಹೋಗುವ time ಅಲ್ಲಿ ಹೀಗೆ ಮಕ್ಕಳುಸಾ ಸುಮ್ನೆ ಒಂದು.

ಸ್ವಲ್ಪ ಒಂದು enjoy ಹಚ್ಚ್ತಾರೆ ಅದು ಇವ್ರೇ ವಿದ್ಯಾರ್ಥಿ ನಮ್ಮ ಮಕ್ಕಳು ಇವ್ರೆಲ್ಲ ಶಾಲೆ ಹೋಗುವ ಸಮಯದಲ್ಲಿ ಸುಮ್ನೆ ಒಬ್ಬರಿಗೊಬ್ಬರು ಬಣ್ಣ ಹಚ್ಚಿ ಹಾಗೆ ಸ್ವಲ್ಪ ಗಮ್ಮತ್ ಎಲ್ಲ ಮಾಡ್ತಾರೆ ಅಷ್ಟೇ. ಹಾ ಈಗಿನ ಕಾಲದಲ್ಲಿ ಹಾಗೆ ಅಲ್ಲ ಅಂದ್ರೆ ಹೋಳಿ ಹಬ್ಬ ಅಂದ ತಕ್ಷಣ ಎಲ್ರಿಗೂ ನೆನ್ಪ್ ಆಗುದೆ ಬಣ್ಣ ಹೊರತು ಸಂಸ್ಕೃತಿ ಏನಿದೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳಲಿಕ್ಕೆ ಹೋಗುದಿಲ್ಲ ಹೋಳಿ ಹಬ್ಬ ಬಂದ್ರೆ ಸಾಕಪ್ಪ ಒಂದು ದಿವಸ ಗಮ್ಮತ್ ಮಾಡುವ think ಮಾಡ್ತಾರೆ. ಅದ್ ಯಾಕೆ ಆಚರಿಸ್ತಾರೆ ಅದ್ರ ಬಗ್ಗೆ ಏನು.

ಹ ಹೌದು ಅದ್ರದ್ದು ಹಿನ್ನಲೆ ಏನು ಎಂತ ಯಾರಿಗೂ ಅಷ್ಟು ಗೊತ್ತಿರುದಿಲ್ಲ ಅಂದ್ರೆ ಮಕ್ಕಳಿಗೆ ಬರೀ ಬಣ್ಣ ಹಚ್ಚಿ ಮೇಲೆ ನೀರೆಲ್ಲ ಹಾಕೊಂಡು ಸುಮ್ನೆ ಒದ್ದೆ ಮಾಡಿ ಹಾಗೆಲ್ಲಾ ಮಾಡ್ತಾರೆ ಅಷ್ಟೇ .

ಅದೇ ಅದೇ ಹಾಗೆಲ್ಲಾ ಗಮ್ಮತ್ ಮಾಡ್ತಾರೆ ಅದೇ ನಮ್ಮಲ್ಲಿ ಅಲ್ಲಿ ನಮ್ಮ ಇದು ಉತ್ತರ ಭಾರತದಲ್ಲಿ ಆ ಕಡೆ ಆದ್ರೆ ತುಂಬಾ ಜಾಸ್ತಿ ಮಾಡ್ತಾರೆ ಅದು ಅಲ್ಲಿ . ಹೌದು. ಎಲ್ಲ ಒಂದೊಂದು ಕಡೆಲಿ ಒಂದೊಂದು ಸಂಸ್ಕೃತಿ ಇರ್ತದೆ ಹೋಳಿ ಹಬ್ಬದ ಬಗ್ಗೆ. ಸರಿ ಆಯ್ತು ಪ್ರಿಯಾವ್ರೆ ನಾನು ಆಮೇಲೆ ನಿಮ್ಗೆ call ಮಾಡ್ತಿನಿ ಆಯ್ತಾ ಮತ್ತು ಜಾಸ್ತಿ ಮಾತಡ್ವ Holi ಬಗ್ಗೆ. ಆಯ್ತು ಆಗ್ಬಹುದು ಆಗ್ಬಹುದು ಸರಿ ಸರಿ ಸರಿ ಇಡ್ತೆನೆ .

ನಂದುಸ ಆಯ್ತು.

ಆ ಏನಿಲ್ಲ ಹೀಗೇನೇ call ಮಾಡಿದ್ದು ತುಂಬಾ ದಿವಸ .

ಆ ಮತ್ತೆ ನಂಗೆ ಬಟ್ಟೆ ಖರೀದಿ ಮಾಡ್ಲಿಕ್ಕಿತ್ತು, ನಿಮ್ ಜೊತೆ ಒಂದು ಕೇಳಿ, ಆ ಒಂದು ಕೇಳುವ ಅಂತ ಇದ್ದೆ ಅದಕ್ಕೆ ಮಾಡಿದ್ದು .

Okay ನಿಮ್ದ ಯಾರ್ದು.

ಆ ಅದಕ್ಕೆ ಇದು online ಅಲ್ಲಿ book ಮಾಡ್~ ಆ book ಮಾಡ್ವವ ಇಲ್ಲ ಬಟ್ಟೆ ಅಂಗಡಿಗೆ ಹೋಗಿಯೇ ತೆಗೆದುಕೊಳ್ಳುವ ಅಂತ ಕೇಳ್ಳಿಕೆ ಒಂದು call ಮಾಡಿದ್ದು.

ಆ, ನಿಮ್ಗೆ ಹೇಗೆ ಅಂದ್ರೆ ಯಾವ್ತರದ್ ಬಟ್ಟೆ ಬೇಕು? ಅಂದ್ರೆ ಈಗ normal . Saree ಅಲ್ಲಾ ಆ type ಇದ್ದಾ?

Okay. ಅಂದ್ರೆ ತೊಕೋಳ್ಬೋದು, ನಿಮ್ಗೆ discount ಎಲ್ಲಾ ಬೇಕಿದ್ರೆ ಈಗಾ ಇಲ್ಲಿ online ಅಲ್ಲಿ ತೊಕೋಳ್ಬೋದು discount ಎಲ್ಲಾ ಒಳ್ಳೆದುಂಟು.

ನಿಮ್ಗೆ ಒಮ್ಮೆ ಅದೇ ಒಮ್ಮೆ ಖರೀದಿ ಮಾಡಿದ್ಮೇಲೆ ನಿಮ್ಗೆ ಒಂದು two weeks, two, three weeks wait ಮಾಡ್ಬೇಕು, ಅಂದ್ರೆ ಒಮ್ಮೆ ಅದ್ ನಿಮ್ಗೆ set ಆಗ್ಲಿಲ್ಲಾದ್ರೆ.

ಮಾಡ್ಬೇಕಾಗ್ತದಲ್ಲ ಮಾಡಿ ಮಿನಿ ಬರ್ವಾಗ ನಿಮ್ಗೆ ತುಂಬಾ ತಡ ಆಗ್ತದೆ ಅದು ಬಟ್ಟೆ. ಆ, ನಾನ್ online ಅಲ್ಲಿ ಖರೀದಿ ಮಾಡಿದೆನೇ ಎಲ್ಲಾ ಚೆಂದ ಬಂದಿದೆ.

ಆ ಹೌದು, ಮತ್ತೆ ನಮ್ಮ ಬಟ್ಟೆ ಅಂಗಡಿಗೆಲ್ಲ ಹೋಗ್ಲಿಕ್ಕೆ ದೂರ ಆಗ್ತಾದಲ್ಲ.

ಆ ಇದು bus ಎಲ್ಲಾ ಇರುದಿಲ್ಲ ಅದಕ್ಕೆ on~ online ಅಲ್ಲಿ ತಗೊಳ್ವಾ ಅಂತ.

ಹಾ ನಿ~ನಿಮ್ ಜೊತೆ ಒಂದು ಕೇಳ್ವ ಹೇಗೆ ಬಾ~ ಬಾ~ ಚೆಂದ ಬರ್ಬೊದ dress . ಹಾ ತಕೋಳ್ಬೋದು ಈಗ ಅದೇ ಒಳ್ಳೆ ಒಳ್ಳೆದೆಲ್ಲ ಬಿಡ್ತಾ ಇದ್ದಾರೆ online ಅಲ್ಲಿ ಎಲ್ಲಾ.

ಹೌದು ಬಟ್ಟೆ ಅಂಗಡಿ ಹೋದ್ರುಸ ಅಲ್ಲಿ rush ಇರ್ತದೆ ತುಂಬಾ ಆ ಇಡ್ಲಿಕ್ಕೆ ಜಾಗ ಇರುದಿಲ್ಲ.

ಚೆಂದ ಬರ್ತದಲ್ಲ ನೀವು book ಮಾಡಿದ್ದೀರಾ ಇಲ್ಲಿವರೆಗೆ?

ಹಾ ನಾ ಮಾಡ್ತಾ ಇದ್ದೆ Me~ ಆ Meesho ದಲ್ಲಿ ಮಾಡ್ತಾ ಇರ್ತೇನೆ ನಾನು.

ಹಾ ಹೌದ್ ಚೆಂದ ಬರ್ತದೆ ಅದರಲ್ಲಿ collection ಕೂಡ ಹಾಗೆ ಹಾಗೇನೆ ಇದೆ ಬಟ್ಟೆದು.

ಬೇರೆ ಬೇರೆ ಹೌದ್ ಬೇರೆ ಬೇರೆ ವಿಧವಾದದೆಲ್ಲ ಬಟ್ಟೆ ಸಿಕ್ತದೆ ಅದ್ರಲ್ಲಿ.

ಆ ಆಯ್ತು ಅದ್ರಲ್ಲೇ ಮಾಡ್ತೀನಿ.

ಮೂರು ದಿನದಲ್ಲಿ ಬರ್ತದಲ್ಲ ಅದು?

ಹಾ ಎರ್ಡು ಮೂರೂ ದಿವ್ಸದಲ್ಲಿ ಬರ್ತದೆ ಅದು ಒಳ ಅಂದ್ರೆ ನಿಮ್ಮದು ಮನೆ ಅಂದ್ರೆ ro~ highway ಇಂದ ಒಳಗಿದ್ರೆ ಸ್ವಲ್ಪ ಕಷ್ಟ ಪೇಟೆ ಬದಿ ಪೇಟೆ ಬದಿ ಆದ್ರೆ ಬೇಗ ಬರ್ತದೆ. ಪೇಟೆನೇ ಬದಿ ಬರ್~ ಆ ಇಲ್ಲಿವರೆಗೆ book ಮಾಡಿದ್ದೇನೆ. Okay ?

ಹಾ ಆಯ್ತು ಅದಕ್ಕೆ ಕೇಳಿಕ್ಕೆ phone ಮಾಡಿದ್ದು. Okay ಹಾಗ okay, okay . ಹೌದು ಹುಷಾರ್ ಇದ್ದಾರಲ್ಲ?

ಕೇಳಿದೆ ಅಂತ ಹೇಳಿ. ಹಾ ಹುಷಾರ್ ಇದ್ದಾರೆ. ಹುಷಾರ್ ಇದ್ದಾರೆ, ನಮ್ಗೆ ಮದ್~ ಮದ್ವೆಗೆ ಕರೆಯುದಿಲ್ವಾ ಹೇಗೆ? ಹಾ ಬನ್ನಿ ಕರಿಬೇಕಂತನೇ ಇದ್ದೆ.